ಈ ದೃಶ್ಯದಲ್ಲಿ ನಾವು ಇಬ್ಬರು ಯುವಕರು ಚೇರ್ ನಲ್ಲಿ ಕುಳಿತು ಕೊಂಡಿರುವುದನ್ನು ನೋಡಬಹುದು ಈ ಚೇರ್ ನಲ್ಲಿ ಕಾರ್ಯಕ್ರಮದ ಮದುವೆಗಳಲ್ಲಿ ವಧು ವರರು ಯೂಸ್ ಮಾಡುವಂತ ಚೇರ್ ಗಳು ಆಗಿವೆ